ಅಲ್ಲಿ ಇಡಲಿಕ್ಕೆ ಇಡುತ್ತಾರೆ ಶೋ ಆದರೂ ತುಂಬಾ ಚನ್ನಾಗಿ --

ಆದರಿಂದ ಇದರಿಂದ ತುಂಬಾ ಪೊಲ್ಲ್ಯೂಷನ್ ಆಗುತ್ತೆ ಗಾಳಿ.

ಆದರಿಂದ ಪ್ರತಿ ಒಬ್ಬರು ಅಲ್ಲಿ ಕಾಲೇಜಿನಲ್ಲಿ ಕಲತುಕೊಂಡು ಹೋಗಬಹುದಾಗಿರುವ.

ಇದನ್ನು ನೋಡ್ಲಿಕ್ಕೆ ಅತಿಹೆಚ್ಚು ಜನರು ಹೋಗ್ಲಿಕ್ಕೆ ಅನಕೂಲವಾಗುತ್ ವಾಗಿರುವಂತಹ ಒಂದು ಜಾಗವಾ --

ಆದರಿಂದ ಕಟಿಂಗ್ ಶಾಪಿನಲ್ಲಿ ಅತಿಹೆಚ್ಚು ಅಮಾ ದುಡ್ಡನ್ನು ತೆಗೆದುಕೊಳ್ಳುವಂತಹ ಒಂದು --

ಇರುವಂತಹ ಒಂದು ಮನೆಯಲ್ಲಿ ಇಡಲಿಕ್ಕೆ ಅನುಕೂಲವಾಗಿರುತ್ತದೆ .

ಇಂತಹ ಕಚೇರಿಯಲ್ಲಿ ನಾವು ಏನಾದರು ಸಮಾಚಾರವನ್ನು ಮಾತನಾಡಲಿಕ್ಕೆ ಅಥವಾ ತುಂದಿಯರೆ ಎನ್ನು ಆಆ ತೊಂದರೆಯಲ್ಲಿ ಇದ್ --